ಈ ಚಿತ್ರ ತುಂಬಾ ಚನ್ನಾಗ್ ಕಾಣಸ್ತ ಇದೆ. ಸುತ್ತಮುತ್ತ ಬೆಟ್ಟಗಳ್ ಇದೆ ಗ್ರೀನರಿ ಎಲ್ಲ ತುಂಬಾ ಚನ್ನಾಗ್ ಕಾಣಸ್ತ ಇದೆ.

ಇದು ಭೂ ಸಿಂಹನ ಮರಿ ಇರಬಹುದು. ಯಾಕಂದ್ರೆ ಇದು ಒಂದು ಸಣ್ಣ ಮರಿ ತರ ಕಾಣಸ್ತಾ ಇದೆ.

ಇದು ಹೊಸದಾಗಿ ಕಟ್ತಿರೋ ಅಂತ ಕಟಡ್ ಆಗಿದೆ . ಇದು ನೋಡ್ತಾ ಇದ್ರೆ ಒಳ್ಳೆ ಫೀಲ್ ಕೊಡ್ತಾಯಿದೆ ಯಾರೋ ದೊಡ್ಡಿರವರೇ ಕಟ್ತಾ ಇರ್ಬೆಕ್ ಅನಸ್ತಾಇದೆ.